ಜಾವದಲ್ಲಿ ಸ್ಟ್ರಿಂಗ್ಸ್ ಸ್ಟ್ರಿಂಗ್ಸ್ ಬಗೆಗಿನ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನೀವು ಸ್ಟ್ರಿಂಗ್ಸನ್ನು ಕ್ರಿಯೇಟ್ ಮಾಡುವುದು ಆಡ್ ಮಾಡುವುದು ಮತ್ತು ಲೋವರ್ ಕೇಸ್ ಮತ್ತು ಅಪ್ಪರ್ ಕೇಸ್ ಗಳಿಗೆ ಕನ್ವರ್ಟ್ ಮಾಡುವುದೇ ಮುಂತಾದ ಬೇಸಿಕ್ ಸ್ಟ್ರಿಂಗ್ ಆಪರೇಷನ್ ಗಳನ್ನು ಕಲಿಯಲಿದ್ದೀರಿ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಉಬುಂಟು 1110 ಹನ್ನೊಂದು ಬಿಂದು ಹತ್ತು ಜೆಡಿಕೆ 16 ಒಂದು ಬಿಂದು ಆರು ಮತ್ತು ಎಕ್ಲಿಪ್ಸ್ 37 ಮೂರು ಬಿಂದು ಏಳು ಅನ್ನು ಉಪಯೋಗಿಸುತ್ತಿದ್ದೇವೆ
ಈ ಟ್ಯುಟೋರಿಯಲ್ ಅನ್ನು ಅರ್ಥಮಾಡಿಕೊಳ್ಳಲು ನೀವು ಜಾವಾದಲ್ಲಿನ ಡಾಟಾ ಟೈಪ್ಸ್ ಗಳ ಬಗ್ಗೆ ತಿಳಿದಿರಬೇಕು
ತಿಳಿಯದಿದ್ದಲ್ಲಿ ಸಂಬಂಧಿಸಿದ ಟ್ಯುಟೋರಿಯಲ್ ಗಾಗಿ ಈ ಕೆಳಗಿನ ಟ್ಯುಟೋರಿಯಲ್ ಗೆ ಭೇಟಿ ಕೊಡಿ
ಜಾವಾದಲ್ಲಿ ಸ್ಟ್ರಿಂಗ್ ಎಂದರೆ ಕ್ಯಾರಕ್ಟರ್ ಗಳ ಸೀಕ್ವೆನ್ಸ್ ಗಳು
ಸ್ಟ್ರಿಂಗ್ ನೊಂದಿಗೆ ಆರಂಭಿಸುವ ಮೊದಲು ನಾವು ಕ್ಯಾರಕ್ಟರ್ ಗಳ ಡಾಟ ಟೈಪ್ ಗಳನ್ನು ನೋಡೋಣ
ನಾವೀಗ ಎಕ್ಲಿಪ್ಸನ್ನು ಪ್ರಾರಂಭಿಸೋಣ ನಾವೀಗ ಎಕ್ಲಿಪ್ಸ್ ಇದೆ ಐಡಿಇ ಮತ್ತು ಉಳಿದ ಕೋಡ್ ಗಳಿಗೆ ಅವಶ್ಯಕವಿರುವ ಸ್ಕೆಲಿಟನ್ ಅನ್ನು ಹೊಂದಿದ್ದೇವೆ
ನಾವು ಸ್ಟ್ರಿಂಗ್ಡೆಮೊ ಸ್ಟ್ರಿಂಗ್ ಡೆಮೋ ಕ್ಲಾಸನ್ನು ತಯಾರಿಸಿ ಮೈನ್ ಮೆಥಡ್ ಅನ್ನು ಸೇರಿಸಿದ್ದೇವೆ
ಮೈನ್ ಮೆಥಡ್ ನ ಒಳಗೆ ಟೈಪ್ ಮಾಡಿ ಚಾರ್ ಸ್ಟಾರ್ ಕ್ಯಾರ್ ಸ್ಟಾರ್ ಸಮ ಸಿಂಗಲ್ ಕೋಟ್ಸ್ ನೊಳಗೆ ಆಸ್ಟ್ರಿಕ್ಸ್ ಈ ಸ್ಟೇಟ್ಮೆಂಟ್ ಸ್ಟಾರ್ ಸ್ಟಾರ್ ಹೆಸರಿನ ವೇರಿಯೇಬಲ್ ಮತ್ತು ಚಾರ್ ಕ್ಯಾರ್ ಟೈಪನ್ನು ಕ್ರಿಯೇಟ್ ಮಾಡುತ್ತದೆ
ಇದು ಸರಿಯಾಗಿ ಒಂದು ಕ್ಯಾರಕ್ಟರನ್ನು ಮಾತ್ರ ಸ್ಟೋರ್ ಮಾಡಬಲ್ಲದು
ಕೆಲವು ಕ್ಯಾರಕ್ಟರ್ ಗಳನ್ನು ಉಪಯೋಗಿಸಿ ಒಂದು ಪದವನ್ನು ಪ್ರಿಂಟ್ ಮಾಡೋಣ
ಕ್ಯಾರ್ ಲೈನನ್ನು ತೆಗೆಯಿರಿ ಮತ್ತು ಟೈಪ್ ಮಾಡಿ ಚಾರ್ ಸಿಎ1 ಕ್ಯಾರ್ ಸಿ ಒಂದು ಸಮ ಸಿಂಗಲ್ ಕೋಟ್ಸ್ ನ ಒಳಗೆ c ಚಾರ್ ಸಿಎ2 ಕ್ಯಾರ್ ಸಿ ಎರಡು ಸಮ ಸಿಂಗಲ್ ಕೋಟ್ಸ್ ನ ಒಳಗೆ a ಚಾರ್ ಸಿಎ3 ಕ್ಯಾರ್ ಸಿ ಮೂರು ಸಮ ಸಿಂಗಲ್ ಕೋಟ್ಸ್ ನ ಒಳಗೆ r ನಾವು ಸಿಎಆರ್ ಕಾರ್ ಎಂಬ ಪದವನ್ನುಮಾಡಲು ಮೂರು ಕ್ಯಾರಕ್ಟರನ್ನು ಕ್ರಿಯೇಟ್ ಮಾಡಿದ್ದೇವೆ
ನಾವೀಗ ಪದವನ್ನು ಪ್ರಿಂಟ್ ಮಾಡಲು ಅವನ್ನು ಉಪಯೋಗಿಸೋಣ
ಟೈಪ್ systemoutಪ್ರಿಂಟ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಸಿಎ1 ಸಿ ಒಂದು Systemoutprintಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಸಿಎ2 ಸಿ ಎರಡು Systemoutprintಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಸಿಎ3 ಸಿ ಮೂರು ದಯವಿಟ್ಟು ಗಮನಿಸಿ ನಾನೀಗ ಪ್ರಿಂಟ್ಲ್ನ ಪ್ರಿಂಟ್ ಎಲ್ಎನ್ ನ ಬದಲಿಗೆ ಪ್ರಿಂಟ್ ಪ್ರಿಂಟ್ ಅನ್ನು ಉಪಯೋಗಿಸುತ್ತಿದ್ದೇನೆ ಆದ್ದರಿಂದ ಎಲ್ಲಾ ಕ್ಯಾರಕ್ಟರ್ ಗಳು ಒಂದೇ ಸಾಲಿನಲ್ಲಿ ಪ್ರಿಂಟ್ ಆಗಿವೆ
ಫೈಲನ್ನು ಸೇವ್ ಮಾಡಿ ರನ್ ಮಾಡಿ
ನಾವು ನೋಡುವ ಹಾಗೆ ಔಟ್ ಪುಟ್ ನಿರೀಕ್ಷಿಸಿದ್ದೇ ಬಂದಿದೆ
ಆದರೆ ಈ ವಿಧಾನ ಪದವನ್ನು ಪ್ರಿಂಟ್ ಮಾಡುತ್ತದೆಯೇ ಹೊರತು ಕ್ರಿಯೇಟ್ ಮಾಡುವುದಿಲ್ಲ
ಪದವನ್ನು ಕ್ರಿಯೇಟ್ ಮಾಡಲು ಸ್ಟ್ರಿಂಗ್ ಡಾಟ ಟೈಪನ್ನು ಉಪಯೋಗಿಸುತ್ತೇವೆ
ನಾವೀಗ ಅದನ್ನು ಪ್ರಯತ್ನಿಸೋಣ
ಮೈನ್ ಮೆಥಡ್ ನ ಒಳಗೆ ಇರುವುದನ್ನೆಲ್ಲ ತೆಗೆಯಿರಿ ನಂತರ ಸ್ಟ್ರಿಂಗ್ ಗ್ರೀಟ್ ಸ್ಟ್ರಿಂಗ್ ಗ್ರೀಟ್ ಸಮ ಹೆಲ್ಲೊ ಲರ್ನರ್ ಹಲೋ ಲರ್ನರ್ ಎಂದು ಟೈಪ್ ಮಾಡಿ

ಗಮನಿಸಿ ಸ್ಟ್ರಿಂಗ್ ಸ್ಟ್ರಿಂಗ್ ಪದದಲ್ಲಿರುವ S ಎಸ್ ಅಪ್ಪರ್ ಕೇಸ್ನಲ್ಲಿದೆ
ಮತ್ತು ನಾವು ಸಿಂಗಲ್ ಕೋಟ್ಸ್ ನ ಬದಲಿಗೆ ಡೆಲಿಮಿಟರ್ಸ್ ಡೀಲಿಮಿಟರ್ಸ್ ನಂತೆ ಡಬಲ್ ಕೋಟ್ಸನ್ನು ಉಪಯೋಗಿಸುತ್ತಿದ್ದೇವೆ
ಈ ಸ್ಟೇಟ್ಮೆಂಟ್ ಸ್ಟ್ರಿಂಗ್ ಸ್ಟ್ರಿಂಗ್ ಟೈಪ್ ನ ವೆರಿಯೇಬಲ್ ಗ್ರೀಟ್ ಗ್ರೀಟ್ಅನ್ನು ಕ್ರಿಯೇಟ್ ಮಾಡುತ್ತದೆ
ನಾವೀಗ ಸಂದೇಶವನ್ನು ಪ್ರಿಂಟ್ ಮಾಡೋಣ
systemoutಪ್ರಿಂಟ್ಲ್ನ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ಎನ್ ಗ್ರೀಟ್ ಫೈಲನ್ನು ಸೇವ್ ಮಾಡಿ ರನ್ ಮಾಡಿ ನಾವು ನೋಡುವ ಹಾಗೆ ಸಂದೇಶವು ವೇರಿಯೆಬಲ್ ನಲ್ಲಿ ಸಂಗ್ರಹಗೊಂಡಿದೆ ಮತ್ತು ಅದು ಪ್ರಿಂಟ್ ಆಗಿದೆ
ಸ್ಟ್ರಿಂಗ್ಸನ್ನು ಜಾವಾದಲ್ಲಿಯೂ ಸಹ ಸೇರಿಸಬಹುದು
ಹಾಗೆ ಮಾಡುವುದು ಹೇಗೆಂದು ನೋಡೋಣ
ಸಂದೇಶದಿಂದ ಲರ್ನರ್ ಲರ್ನರ್ ಪದವನ್ನು ತೆಗೆಯುತ್ತಿದ್ದೇನೆ
ನಾವೀಗ ನೇಮ್ ನೇಮ್ಅನ್ನು ಬೇರೆಯ ವೇರಿಯೇಬಲ್ ನಲ್ಲಿ ಸ್ಟೋರ್ ಮಾಡೋಣ
ಸ್ಟ್ರಿಂಗ್ ನೇಮ್ ಸ್ಟ್ರಿಂಗ್ ನೇಮ್ ಸಮ ಜಾವಾ ಜಾವ ಈಗ ಸಂದೇಶವನ್ನು ಮಾಡಲು ಸ್ಟ್ರಿಂಗ್ಸನ್ನು ಸೇರಿಸೋಣ ಸ್ಟ್ರಿಂಗ್ ಎಂಎಸ್ಜಿ ಸ್ಟ್ರಿಂಗ್ ಎಮ್ಎಸ್ ಜಿ ಸಮ ಗ್ರೀಟ್ ಗ್ರೀಟ್ ಕೂಡಿಸು ನೇಮ್ ನೇಮ್ ಪ್ರಿಂಟ್ ಸ್ಟೇಟ್ ಮೆಂಟ್ ನಲ್ಲಿರುವ ಗ್ರೀಟನ್ನು ಪ್ರಿಂಟ್ಲ್ನ ಮೆಸೇಜ್ ಪ್ರಿಂಟ್ಲ್ನ ಗೆ ಬದಲಿಸಿ
ಫೈಲನ್ನು ಸೇವ್ ಮಾಡಿ ರನ್ ಮಾಡಿ
ನಾವೀಗ ಔಟ್ ಪುಟ್ ಗ್ರೀಟಿಂಗ್ ಮತ್ತು ಹೆಸರನ್ನು ತೋರಿಸುತ್ತಿರುವುದನ್ನು ನೋಡಬಹುದು ಆದರೆ ಅವನ್ನು ಬೇರ್ಪಡಿಸಿ ತೋರಿಸಲು ಮಧ್ಯೆ ಸ್ಪೇಸ್ ಜಾಗ ಇಲ್ಲ
ಆದ್ದರಿಂದ ನಾವೀಗ ಸ್ಪೇಸ್ ಕ್ಯಾರಕ್ಟರನ್ನು ಕ್ರಿಯೇಟ್ ಮಾಡೋಣ ಚಾರ್ ಸ್ಪೇಸ್ ಕ್ಯಾರ್ ಸ್ಪೇಸ್ ಸಮ ಸಿಂಗಲ್ ಕೋಟ್ಸ್ ನ ಒಳಗೆ ಸ್ಪೇಸ್
ಗಮನಿಸಿ ಸ್ಪಷ್ಟವಾಗಲು ನಾನು ವೇರಿಯೇಬಲ್ ನೇಮ್ ನಲ್ಲಿ ಎಲ್ಲಾ ಅಪ್ಪರ್ ಕೇಸ್ ಲೆಟರ್ ಅನ್ನು ಉಪಯೋಗಿಸಿದ್ದೇನೆ
ಇದನ್ನು ನಿಮಗೆ ಬೇಕಾದಂತೆ ಬದಲಿಸಬಹುದು ನಾವೀಗ ಮೆಸೇಜ್ ಗೆ ಸ್ಪೇಸನ್ನು ಸೇರಿಸೋಣ
ಗ್ರೀಟ್ ಕೂಡಿಸು ಸ್ಪೇಸ್ ಕೂಡಿಸು ನೇಮ್ ಫೈಲನ್ನು ಸೇವ್ ಮಾಡಿ ರನ್ ಮಾಡಿ ಈಗ ಔಟ್ ಪುಟ್ ಸ್ಪಷ್ಟವಾಗಿ ನಿರೀಕ್ಷಿಸಿದಂತೆ ಬಂದಿರುವುದನ್ನು ನೋಡಬಹುದು
ನಾವು ಕೆಲವು ಸ್ಟ್ರಿಂಗ್ ಆಪರೇಷನ್ಸ್ ಗಳನ್ನು ನೋಡೋಣ
ನಾನೀಗ ಹೆಲ್ಲೊ ಹಲೋ ಪದದಲ್ಲಿನ ಮತ್ತು ಜಾವಾ ಜಾವಾ ಪದಲ್ಲಿನ ಕ್ಯಾರಕ್ಟರ್ ಗಳನ್ನು ಅಪ್ಪರ್ ಕೇಸ್ ಗೆ ಬದಲಿಸುತ್ತಿದ್ದೇನೆ
ಆಗಾಗ ಯೂಸರ್ ಗಳು ಇನ್ಪುಟ್ ಕೊಡುವಾಗ ಮಿಕ್ಸ್ ಕೇಸ್ ಗಳಲ್ಲಿ ವ್ಯಾಲ್ಯೂ ಗಳನ್ನು ಕೊಡುತ್ತಾರೆ
ಔಟ್ ಪುಟ್ ಅನ್ನು ನೋಡಲು ಫೈಲನ್ನು ರನ್ ಮಾಡೋಣ
ನಾವು ನೋಡುವ ಹಾಗೆ ಔಟ್ ಪುಟ್ ಸ್ಪಷ್ಟವಾಗಿಲ್ಲ
ಇನ್ ಪುಟ್ ಅನ್ನು ಸ್ಪಷ್ಟಪಡಿಸಲು ಸ್ಟ್ರಿಂಗ್ ಮೆಥಡ್ ಅನ್ನು ಉಪಯೋಗಿಸೋಣ
ಗ್ರೀಟ್ ಗ್ರೀಟ್ ಸಮ greetಟಿಒ ಲವರ್ಕೇಸ್ ಗ್ರೀಟ್ ಡಾಟ್ ಟು ಲೋಅರ್ ಕೇಸ್ ಎಂದು ಟೈಪ್ ಮಾಡಿ
ನೇಮ್ ನೇಮ್ ಸಮ nameಟಪ್ಪರ್ಕೇಸ್ ನೇಮ್ ಡಾಟ್ ಟು ಅಪ್ಪರ್ ಕೇಸ್ ಈ ಸ್ಟೇಟ್ಮೆಂಟ್ ಸ್ಟ್ರಿಂಗ್ ಗ್ರೀಟ್ ಗ್ರೀಟ್ ನಲ್ಲಿರುವ ಎಲ್ಲಾ ಕ್ಯಾರಕ್ಟರ್ ಗಳನ್ನು ಲೋವರ್ ಕೇಸ್ ಗೆ ಬದಲಿಸುತ್ತದೆ
ನೇಮ್ ನೇಮ್ ಸಮ nameಟಪ್ಪರ್ಕೇಸ್ ನೇಮ್ ಡಾಟ್ ಟು ಅಪ್ಪರ್ ಕೇಸ್ ಈ ಸ್ಟೇಟ್ಮೆಂಟ್ ಸ್ಟ್ರಿಂಗ್ ನೇಮ್ ನೇಮ್ ನಲ್ಲಿರುವ ಪ್ರತಿ ಕ್ಯಾರಕ್ಟರನ್ನು ಅಪ್ಪರ್ ಕೇಸ್ ಗೆ ಬದಲಿಸುತ್ತದೆ
ಫೈಲನ್ನು ಸೇವ್ ಮಾಡಿ ರನ್ ಮಾಡಿ
ನಾವೀಗ ನೋಡುವ ಹಾಗೆ ಸ್ಟ್ರಿಂಗ್ ಮೆಥಡ್ ಅನ್ನು ಉಪಯೋಗಿಸಿದ ನಂತರ ಔಟ್ ಪುಟ್ ಸ್ಪಷ್ಟವಾಗಿರುತ್ತದೆ
ಹೀಗೆ ನಾವು ಸ್ಟ್ರಿಂಗನ್ನು ಕ್ರಿಯೇಟ್ ಮಾಡಿ ಸ್ಟ್ರಿಂಗ್ ಆಪರೇಷನ್ಸ್ ಗಳನ್ನು ಮಾಡುತ್ತೇವೆ
ಇನ್ನು ಹೆಚ್ಚಿನ ಸ್ಟ್ರಿಂಗ್ ಮೆಥೆಡ್ ಗಳಿವೆ ಮತ್ತು ಅವುಗಳ ಬಗ್ಗೆ ಕಾಂಪ್ಲೆಕ್ಸ್ ಟಾಪಿಕ್ ನ ಬಗ್ಗೆ ತಿಳಿಯುವಾಗ ಚರ್ಚಿಸೋಣ
ಇಲ್ಲಿಗೆ ಈ ಟ್ಯುಟೋರಿಯಲ್ ನ ಕೊನೆ ತಲುಪಿದೆವು
ಈ ಟ್ಯುಟೋರಿಯಲ್ ನಲ್ಲಿ ನಾವು ಸ್ಟ್ರಿಂಗನ್ನು ಕ್ರಿಯೇಟ್ ಮಾಡುವುದು ಹೇಗೆ ಮತ್ತು ಆಡ್ ಮಾಡುವುದು ಹೇಗೆ ಮತ್ತು ಲೋವರ್ ಕೇಸ್ ಅಪ್ಪರ್ ಕೇಸ್ ಗಳಿಗೆ ಬದಲಿಸುವುದೇ ಮುಂತಾದ ಸ್ಟ್ರಿಂಗ್ ಆಪರೇಷನ್ಸ್ ಗಳನ್ನು ಕಲಿತೆವು
ಈ ಟ್ಯುಟೋರಿಯಲ್ ನ ಅಸೈನ್ಮೆಂಟ್ ಏನೆಂದರೆ ಜಾವಾದಲ್ಲಿ ಸ್ಟ್ರಿಂಗ್ ನ ಕಾಂಕ್ಯಾಟ್ ಕಾಂಕೇಟ್ ಮೆಥೆಡ್ ನ ಬಗ್ಗೆ ಓದಿ
ಮತ್ತು ಅದು ಸ್ಟ್ರಿಂಗನ್ನು ಆಡ್ ಮಾಡುವುದಕ್ಕಿಂತ ಹೇಗೆ ಬೇರೆಯಾಗಿದೆಯೆಂದು ಕಂಡು ಹಿಡಿಯಿರಿ
ಈ ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ನ ಬಗ್ಗೆ ಹೆಚ್ಚು ತಿಳಿಯಲು ದಯವಿಟ್ಟು ಈ ಲಿಂಕ್ ನಲ್ಲಿ ಸಿಗುವ ವೀಡಿಯೋ ವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ಥ್ ಇಲ್ಲವಾದಲ್ಲಿ ನೀವಿದನ್ನು ಡೌನ್ಲೋಡ್ ಮಾಡಿ ಕೂಡಾ ನೋಡಬಹುದು
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಬೆಂಗಳೂರಿನಿಂದ ರುಕ್ಮಾಂಗದ ಆರ್ಯ ಹಾಗೂ ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು